ಇದು ಬಂದು ಒಂದು ಇದು ಕೂಡ ಹಾಗಿರಬಹುದು ಚೆನ್ನಾಗಿ ಕೂಡ ಇದೆ ನೋಡೋಕೆ ಕೂಡ ಚೆನ್ನಾಗಿ ಇದೆ ಇಷ್ಟಾನು ಕೂಡ ಆಗುತ್ತೆ ಚೆನ್ನಾಗಿ ಕೂಡ ಕಾಣ್ತಾ ಇದೆ ಚೆನ್ನಾಗಿ ಕೂಡ ಇದೆ.

ಸೋ ಇದು ಬಂದು ಒಂದು ಮೇಲ್ ಕೂಡ ಆಗಿರಬಹುದು ಗಂಡು ಕೂಡ ಆಗಿರಬಹುದು. ಇಲ್ಲಿಗೆ ಸುತ್ತ ಒಂದು ಹುಲ್ಲೆಲ್ಲ ಕೂಡ ಬೆಳೆದಿದೆ ನೋಡುದಕ್ಕೂ ಕೂಡ ಚೆನ್ನಾಗ್ ಕಾಣ್ತಾಯಿದೆ.